ಇದು ಒಂದು ಎತ್ತರವಾದ ಬಿಲ್ಡಿಂಗ್ ಗು .

ಇದು ಅಹ್ ಏರ್ಪೋಟ್ನ ಮಂಗಳೂರು ಮಂಗಳೂರು ಏರ್ಪೋರ್ಟ್ .

ಇಲ್ಲಿ ಅಹ್ ಗ್ರೀನ್ ಅಹ್ ಗ್ರೀನ್ ನರ ಒಂದು ಜಾಗ ಇದು ಸ್ಥಳ ಉಂಟು ಒಂದು ಬೈಕ್ ನಿಂತಿದೆ.

ಸ್ವಚ್ಛವಾದ ಇದು ರೋಡು ರಸ್ತೆ ತುಂಬಾ ಕ್ಲೀನ್ ಆಗಿ ಇದೆ.

ಬ್ಲೂ ಕ ಅಹ್ ಬ್ಲೂ ಕಲರ್ ಚಾವಣಿ ಉಂಟು.

ಚೈತ್ರ ಫ್ಯಾನ್ಸಿ ಸ್ಟೋರ್ ಇದೆ ಮೇಲೆ ಒಂದು --

ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕಿ ಕೂತ್ಕೊಂಡಿದ್ದಾನೆ.

ತುಂಬಾ ಆಳೆ ಆಗಿವೆ ಅಂದ್ರ್ ತುಂಡಾಗಿದೆ ಕಂಪ್ಲೇಟ್ ಅದ್ರ್ ಯಾರು ಕಾಣಿಸ್ತಿಲ್ಲ ಇಲ್ಲಿ.